ಸೋನ್ ಪಾಪಿಡಿಯನ್ನು ಮಾರಿಕೊಂಡು ಬರುತ್ತಿದಾನೆ ಹಾಗೂ ಹಲವಾರು ಮಹಿಳೆಯರನ್ನು ನಾವು ಇಲ್ಲಿ ನೋಡಬಹುದಾಗಿದೆ ಹಾಗೂ ಹಲವಾರು ಜನರು ಇಲ್ಲಿ ಹೊಡಾಡುವುದನ್ನು ಸಹ ಕಾಣಬಹುದಾಗಿದೆ ಹಾಗು ಹಲವಾರು ಅಂಗಡಿಗಳನ್ನು ನೋಡಬಹುದಾಗಿದೆ .

ಇದು ಸಾಂಸ್ಕೃತಿಕ ಕಾರ್ಯಕ್ರಮವಾಗಿತ್ತು. ಕಾರ್ಯಕ್ರಮದಲ್ಲಿ ಅವರು ಮಹಿಳೆಯರು ಭಾಗವಹಿಸುತ್ತಾರೆ ಹಾಗೂ ವಿವಿಧ ಬಗೆಗಳಲ್ಲಿ ನೋಡಬಹುದಾಗಿದೆ. ಆಮೇಲೆ ಕೃಷ್ಣನ ಮೂರ್ತಿಯನ್ನು ಸಹ ಕಾಣಬಹುದಾಗಿದೆ.

ಇದು ಒಂದು ವಂಡರ್ ಲಾದ ದೊಡ್ಡ ಆಟ ಆಗಿದೆ ಆಟದಲ್ಲಿ ಹಲವಾರು ಜಲ ಕ್ರೀಡೆಗಳನ್ನು ಇಲ್ಲಿ ನೋಡಬಹುದಾಗಿದೆ ಹಲವಾರು ರೀತಿಯ ಮನೆಗಳನ್ನು ಹಲವಾರು ರೀತಿಯ ಜನರ ಮಧ್ಯೆ ಕಾಣಬಹುದು .

ಅವರು ಇದಕ್ಕೆಎರಡು ದೊಡ್ಡದಾದ ಲೇಟ್ ಕಣೋ ಅಂತ ಹಾಗೆ ಬಹಳ ದೊಡ್ಡದಾದ ಪುಡಿಯನ್ನು ಸಹ ಕಾ ಣಬಹುದು .

ಇದೊಂದು ಅಪಾರ್ಟ್ಮೆಂಟ್ ಚಿತ್ರ ಇದು ಅಪಾರ್ಟ್ಮೆಂಟ್ ಹಲವಾರು ಕಿಟಕಿಗಳನ್ನು ನೋಡಬಹುದಾಗಿದೆ. ಅವ್ರು ಕೆಳ ಭಾಗದಲ್ಲಿ ನೂರು ಬೈಕ್ಗಳನ್ನು ನಿಲ್ಲಿಸಿ ಇಡ್ತಾರೆ .

ಇದು ಒಂದು ಮನೆಯ ಚಿತ್ರವಾಗಿದ್ದು ಮನೆ ಕಟ್ಟುವ ದೃಶ್ಯವನ್ನು ನೋಡಬಹುದಾಗಿದೆ ಅದು ತುಂಬಾ ವಿಚಾರವಾದ ಮನೆ ಇದನ್ನು ಕಟ್ಟುತ್ತಿರುವ ಹಾಗೆ ಕಾಣುತ್ತಿದೆ ಹಾಗು ಒಂದು ಇಟ್ಟಿಗೆಯನ್ನು ಕಾಣಬಹುದು ಅಗಾದವಾದ ಇಟ್ಟಿಗೆಯನ್ನು ಇಲ್ಲಿ ಇಟ್ಟಿರ್ತಾರೆ.

ಇದೊಂದು ದೊಡ್ಡದಾದ ಮನೆ ಆಗಿದ್ದು ಮನೆಯ ಮುಂಭಾಗದಲ್ಲಿ ಕಾಂಪೋಂಡ್ ಅನ್ನು ಕಟ್ಟಲಾಗಿದೆ ಹಾಗು ಇಲ್ಲಿ ಬೈಕ್ ಅನ್ನು ಕೂಡ ನಿಲ್ಲಿಸಲಾಗಿದೆ ಹಾಗು ಕಾಂಪೋಂಡ್ ನ ಮುಂಭಾಗದಲ್ಲಿ ದೊಡ್ಡದಾದ ಸಿನಿಟಾಕ್ಸ್ ಅನ್ನು ಸಹ ಕಾಣಬಹುದಾಗಿದೆ.

ಸಹ ಕಾಣಬಹುದಾಗಿದೆ ಅಪ್ಪಾರ್ಟ್ಮೆಂಟ್ ಪಕ್ಕದಲ್ಲಿ ಒಂದು ಗಾಡಿಯನ್ನು ಸಹ ನಿಲ್ಲಿಸಿದ್ದಾರೆ.